ಇದು ನೋಡಲು ತುಂಬ ಚೆನ್ನಾಗಿ ಕಾನಿಸ್ತಾಇದೆ ತುಂಬ ಜನರಿಂದ ಕೂಡಿದೆ ತುಂಬ ಸುಂದರವಾಗಿ ಕಾಣಿಸುತಿರ್ವ ತುಂಬ ಎತ್ತರವಾದ ನೋಡಲು ತುಂಬ ಚೆನ್ನಾಗಿ ಕಾಣಿಸುತ್ತಿದೆ ತುಂಬ ದೊಡ್ಡದಾದಂತಹ ಕೂಡಿದೆ ತುಂಬ ಚೆನ್ನಾಗಿ ಡೇ--

ದಾದ ಎತ್ತರವಾದ ಇದ್ರಿಂದ ಕೂಡಿಗೆ ನಡೆಲು ತುಂಬಾ ಚೆನ್ನಾಗಿ ಕಾಂತದ ತುಂಬಾ ಚೆನ್ನಾಗಿ --